ಶಿವಮೊಗ್ಗದಲ್ಲಿರುವಂತಹ ಒಂದು ಫ್ಯಾನ್ಸಿ ಗಿಫ್ಟ್ ಸ್ಟೋರ್ ಇಲ್ಲಿ ಮೇ ಬಿ ಚನ್ನ ಚನ್ನಾಗಿರೋ ಗಿಫ್ಟ್ ಸ್ಟೋರ್ ಗಿಫ್ಟ್ ಮತ್ತೆ--

ಆಮೇಲೆ ಏನಿದೆಯಪ್ಪಾ ಅಂತಂದ್ರೆ ಲೈಟಿಂಗ್ಸ್ ಎಲ್ಲ ಇದೆ ಚೆನ್ನಾಗಿ ಇದೆ ಒಂತರ ಫ್ಯಾನ್ ಆಕಡೆ ಈಕಡೆ ಫ್ಯಾನ್ಗಳಿವೆ ವಾಲ್ ಫ್ಯಾನ್ಸ್ ಇದ್ದಾವೆ.

ಇದು ವಿಕೆಟ್ ಅಂತ ಕರೀತಾರೆ. ಕ್ರಿಕೆಟ್ ಆಡ್ತಾರೆ ಗೊತ್ತ ಕ್ರಿಕೆಟ್ ಆಡೋಕೆ ನನಿಗ್ ಗೊತ್ತಿರೋ ಪ್ರಕಾರ ಟ್ವೇಲ್ ಮೆಂಬರ್ಸ್ ಬೇಕ್ ಅನ್ಸುತ್ತೆ.

ರಾಧಾ-ಕೃಷ್ಣ ಅಂದ್ ತಕ್ಷಣ ಎಲ್ರುಗೂ ಕೃಷ್ಣ ಅಂದ್ರೆ ತುಂಬ ಇಷ್ಟ ಆಗ್ತಾನೆ ಹುಡ್ಗಿರಿಗೆ. ಹಾಗೇನೇ ನಂಗು ಕೃಷ್ಣ ಅಂದ್ರೆ ಇಷ್ಟಾನೇ.

ಏನೇನೋ ಹೋಗಿ ಏನೇನೋ ಅಂದ್ಕೊಂಡು ಮಾಲ್ ಅಂದ್ರೆ ಇದು ಅಂದ್ರೆ ಇದು ಅಂತ ಅಂಗಡಿ ಮೇಲೆ ಕುತ್ಕೊಂಡು ಐಡೆಂಟಿಫೈ ಮಾಡ್ಕೊಂಡು ಐಡೆಂಟಿಫೈ ಮಾಡ್ಕೊಂಡಿಲ್ಲ ಅಂತೆನೂ ಅಂತೆನೂ ಇಲ್ಲ--

ಇದು ಮೂರುಡೇಶ್ವರ ದೇವಸ್ಥಾನ ಶಿವಮೊಗ್ಗನೆ ಎಲ್ಲಿ ಅಂದ್ರೆ ಗೊತ್ ಮೂರುಡೇಶ್ವರ--